road ಎಲ್ಲಾ ತೋರಿಸಿದ್ರೆ protection ಎಲ್ಲಾ

ಚೆನ್ನಾಗಿ, ಹೌದಾ ನಾನ್ಕೂಡ ಚೆನ್ನಾಗಿದ್ದೇನೆ ಚಿಂತನ್. ಮತ್ತೆ ಎಲ್ಲಿ ನೋಡ್ಲಿಕ್ಕೆ ಇಲ್ಲ, ಒಂದು phone ಇಲ್ಲ ಸುದ್ದಿ ಇಲ್ಲ. ಆಹ್ phone ಅಂದ್ರೆ ಇವಾಗ ಸಿಡಿಲು ಮಳೆ ಅಲ್ಲ.

ಇವಾಗ use ಮಾಡೋದಕ್ಕೂ ಹೆದ್ರಿಕೆ ಆಗ್ತದೆ. ಅಲ. ಅದೇ ಈ ಮಳೆಗಾಲದಲ್ಲಿ ಇದೊಂದು ದೊಡ್ಡ ಉಪದ್ರ ನಮ್ಗೆ.

ಹಾ ಹೌದು. ನನ್ಗೆ ಮಳೆಗಾಲ ಅಂದ್ರೆ ನಮ್ಗೆ ಇವಾಗ ಇದೆಲ್ಲ ಬೆಳೆಯೋದೆಲ್ಲ ಇದಿರ್ತದೆ ಬಿತ್ತೋದು ಅದು ಇದು ಅಂತ.

ಎರಡು ನೆರೆ ಬಂದ್ರೆ ಹೋಗ್ತದೆ ಬಿತ್ತಿದ್ದೆಲ್ಲ. ಹಾ ಹೌದೌದು ಹೌದು ಅದೇ, ಅದೇ ಅದೇ ಬೆಳೆ ಆಗದಿದ್ರೆ ಅದು ಕೂಡ ದೊಡ್ಡ ಸಮಸ್ಯೆ ಅಲ ಅಷ್ಟು ಖರ್ಚು ಮಾಡಿ ಎಲ್ಲ ಮಾಡಿ.

ಒಂದ್ಸಲ ಬಿತ್ತಿದ್ದೆಲ್ಲ ನೀರಲ್ಲಿ ಹೋಗ್ತದೆ ಮತ್ತೊಂದ್ಸಲ ಬಿತ್ಬೇಕು.

ಹಾ ಎರಡ್ ಕೆಲಸ ಆಗ್ತದೆ, ಮತ್ತೆ ಕೊಯ್ಯುವಾಗ ಕೂಡ ಅಲ್ಲಿ ಅಕ್ಟೋಬ~ ನವೆಂಬರ್ ದಾಟ್ತದೆ ಆವಾಗ ಮತ್ತೆ ಮಳೆ ಸುರು ಆಗ್ತದೆ. ಹೌದು. ಅವಾಗ ಮಳೆ ಜೊತೆಗೆ ಗುಡುಗು, ಸಿಡಿಲು ಎಲ್ಲ ಎಲ್ಲ ತರದ್ದು ಕೂಡ ಇರ್ತದೆ.

ನಾವು ಇನ್ನೊಂದ್ಸಲ ಬಿತ್ತಿದ್ರು ಕೂಡ ಅದು waste ಯೇ ಆಗ್ತದೆ.

ಬೆಳ್ದದ್ದೆಲ್ಲಾ ಮತ್ತೆ ಬೆಳ್ದಾದ್ಮೇಲೆ ಮಳೆಗೆ ಹೋಗ್ತದೆ. ಹೌದು ಹೌದು. ಅದೇ ಮತ್ತೆ ಹೇಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವವರಿಗು ಕೂಡ ತುಂಬಾ ಉಪದ್ರ ಅಲ್ಲ. ಈಗ ಬೆಳಿಗ್ಗೆ ಮಳೆ start ಆದ್ರೆ ಶುರು ಆದ್ರೆ.

ಆಹ್ ಕೆಲ್ಸಕ್ಕೆ ಹೋಗುವವರಿಗ್ ಕೂಡ ಉಪದ್ರ.

ಹೌದು. ಅದೇ bike ಅಲ್ಲಿ ಹೋಗುವವರಿಗಂತು ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗ ಮಕ್ಕಳೆಲ್ಲ ಹ್ಮ್ ಹೇಳಿ.

ಆಹ್ ನಾನು ನಮ್ದು ಆಹ್ ಆಹ್ ನಾನ್ ಕೆಲ್ಸ ಮಾಡುದು ಇದು electrical ಕೆಲ್ಸ ಮತ್ತೆ plumbing ಕೆಲ್ಸ ಮಾಡುದು.

ಕೂಡ ಮಾಡ್ತೇವೆ ಅದು ಮನೆಯಲ್ಲಿ ನಮ್ದು ಅಣ್ಣನವರೆಲ್ಲ ನೋಡ್ಕೊಳ್ತಿದ್ದಾರೆ.

ಹೌದು, ಅಹ್ ಅದೆ ನಮ್ದು ಮಳೆಗಾಲಕ್ಕೆ ನಮ್ದು ಕೆಲ್ಸ ಕೂಡ ಹಾಗೆಯೆ ಉಪ~ ಉಪದ್ರ ಆಗ್ತದೆ, ತುಂಬ ಉಪದ್ರ ಆಗ್ತದೆ.

ಜಾಸ್ತಿ ಆಗಿ ಹೊರಗಡೆನೆ ಕೆಲ್ಸ ಇರ್ತದೆ.

current ಇದ್ದು ಕೆಲ್ಸ. ಅಂದ್ರೆ ನನ್ಗೆ ಜಾಸ್ತಿ ಹೊರಗಡೆಯೇ ಕೆಲ್ಸ ಇರ್ತದೆ. plumbing ಕೆಲ್ಸ ಅಂದ್ರೆ ಕೂಡ ಹೊರಗಡೆನೆ ಕೆಲ್ಸ ಅಲ.

ಹೌದು. ಒಂದು ಕಡೆಯಲ್ಲಿ ಕೆಲ್ಸದ್ ಒತ್ತಡ ಇರ್ತದೆ ಇಷ್ಟು time ಅಲ್ಲಿ ಮುಗಿಬೇಕಿಂತ ಇರ್ತದೆ ನಮ್ಗೆ ಕೂಡ.

Current ಕೂಡ. check ಮಾಡ್ಲಿಕ್ಕೆಲ್ಲ ಆಹ್ current ಕೂಡ ಇರುದಿಲ್ಲ ಹಾಗಾಗಿ ಅದು ಕೂಡ ಅಂದ್ರೆ ಈ ಒತ್ತಡದ ಮಧ್ಯೆ ಕೆಲ್ಸ ಮಾಡ್ಬೇಕಾಗ್ತದೆ ನಾವು ಮಳೆಗಾಲಕ್ಕೆ.

ಹೌದು ಹಾ. ಮತ್ತೆ ಅದೇ ಈ ಮಳೆಗಾಲ ಅಂದ್ರೆ ಮಕ್ಕಳಿಗೆ ಶೀತ, ಜ್ವರ, ಕೆಮ್ಮು ಇದೆಲ್ಲ ಮಾಮೂಲಿ ಅಲ.

ಹೌದು ನಮ್ಗೆ ಈಗ, ಮಕ್ಕಳೆ ದೊಡ್ಡವರಿಗೆ ಬಂದ್ರೆ ನಮ್ಗೆ ಎಂತ ತಲೆ ನೋವು ಎಲ್ಲ ಹೇಳಿಕ್ಕೆ ಆಗ್ತದೆ. ಅದೇ ಈ ಸಣ್ಣ ಮಕ್ಕಳಿಗೆಲ್ಲ ಹೇಳಿಕ್ಕೆ ಆಗುದಿಲ್ಲ ಅಲ.

ಅಳ್ತಾನೆ ಇರ್ತಾರೆ. ನಮ್ಗೆ ಕೂಡ ಅವರಿಗೆಂತಾಗ್ತದೆ ಅಂತ ನಮ್ಗೆ ಕೂಡ ಗೊತ್ತಾಗುದಿಲ್ಲ. ಹೌದು ನಾವಾದ್ರೆ. ಒಂದು ಮನೆ ಮದ್ದು ಅಥ್ವಾ ಏನಾದ್ರು ತಿನ್ಬೋದು.

ಗೊತ್ತಾ~ ಗೊತ್ತಾಗುದಿಲ್ಲ ಅದೇ ಅದೇ, ಮತ್ತೆ ಅದೇ ಶಾಲೆಯಲ್ಲಿ ಕೂಡ ಈಗ ಆಹ್ ಮಳೆಗಾಲಕ್ಕೆ ಮಕ್ಳಿಗೆಲ್ಲ ಜ್ವರ ಎಲ್ಲ ಇರ್ತದೆ ಅಲ್ಲ.

ಒಬ್ರಿಗೆ ಜ್ವರ ಬಂದ್ರೆ ಅದು ಹೇಗೆ ಹರಡ್ತಾ ಹೋಗ್ತದಲ್ಲ. ಇಡೀ ಶಾಲೆಗೆ ಬರ್ತದೆ. ಇಡೀ ಶಾಲೆಗೆ ಬರ್ತದೆ ಹೌದು ಅದೆ. ಮತ್ತೆ ಅದೆ ಈಗ ಮಳೆಗಾಲಕ್ಕೆ ಅಂದ್ರೆ ಒಂದು ನಮ್ಗೆ function ಗೆ ಒಂದು ಹೋಗ್ಲಿಕ್ಕಿಲ್ಲ. ಈ ರಸ್ತೆ ಎಲ್ಲ ಹೊಂಡ ಎಲ್ಲ ಬಿದ್ದು ಈ ರಿಕ್ಷಾದವರು, car ನವರೆಲ್ಲ ಒಂದು ನಾವು ಒಳ್ಳೆ ಬಟ್ಟೆ ಹಾಕಿಕೊಂಡು ಹೋಗುವಾಗೆ ಇಲ್ಲ.

ಒಂದು ಮದುವೆಗೆ ಹೋಗುವಂತಿದ್ರೆ. ಎಲ್ಲ ನಮ್ ಮೇಲೆಯೇ, ನೀರು ಹಾರಡಿಸ್ಕೊಂಡು ಹೋಗ್ತಾರೆ ನಾವು ಮತ್ತೆ ನಾವು ಮನೆ ಮನೆಗೆ ಹೋಗ್ಲಿಕ್ಕಿಲ್ಲ ಮ~ ಮದುವೆಗೆ ಹೋಗ್ಲಿಕ್ಕಿಲ್ಲ ನಾವು ಮನೆಗೇ ಹಿಂದೆ ಬರ್ಬೇಕಾಗ್ತದೆ.

ಅಲ sir. ಹೌದೌದು, ಆಯ್ತು ಪ್ರಕಾಶ್ ನಾನು ನಿಮ್ಗೆ ಮತ್ತೆ call ಮಾಡ್ತೇನೆ ಇವಾಗ ಗದ್ದೆ ಉಳ್ಳಿಕ್ಕೆ ಸ್ವಲ್ಪ ಜನ ಬಂದ್ರು. ಹೌದಾ okay ಆಯ್ತು.

ಚನ್ನಗಿದ್ದೇನೆ ನೀವು? final year June ಅಲ್ಲಿ ಮುಗಿತದಲ ಇನ್ನು.

full memories ಮೂರೂ ವರ್ಷ.

ಮುಗಿತಾ ಬರುವಾಗ ಸ್ವಲ್ಪ ಬೇಜಾರ್ ಆಗ್ತಾದೆ ಯಾಕಂದ್ರೆ?

ಎಲ್ಲ ಮೂರೂ ವರ್ಷ ಇಲ್ಲೇ ಇದ್ದಿದ್ದು ಮತ್ತೆ.

Lectures ಎಲ್ಲ ಬಿಟ್ಟ್ ಹೋಗ್ಬೇಕಾಗ್ತಾದೆ ಮತ್ತೆ class bench ಅದೆಲ್ಲ.

PUC ಅಲ್ಲಿ Science ತೊಗೊಂಡದ್ದಾ?

ಹಾ first year ಸ್ವಲ್ಪ ಕ~ tough ಇತ್ತು ಆ ಕೊರೋನಾ ಎಲ್ಲ ಬಂದು.

ಮತ್ತೆ second year ಸ್ವಲ್ಪ okay .

Long ಇತ್ತು second year ಈಗ final year ಬೇಗ ಬೇಗ ಮುಗಿತಾ ಉಂಟು.

College life college life superb memories ಇನ್ನು ಅಲ್ಲಾ.